C ನಲ್ಲಿಯ ಅಬ್ಸ್ಟ್ರಾಕ್ಟ್ ಕ್ಲಾಸ್ ಅಬ್ಸ್ಟ್ರ್ಯಾಕ್ಟ್ ಕ್ಲಾಸ್ ಮತ್ತು ಪುರೆ ವರ್ಚುಯಲ್ ಫಂಕ್ಷನ್ ಪ್ಯೂರ್ ವರ್ಚುವಲ್ ಫಂಕ್ಶನ್ ಇವುಗಳ ಬಗೆಗೆ ಇರುವ ಸ್ಪೋಕನ್ ಟ್ಯುಟೋರಿಯಲ್ ಗೆ ಸ್ವಾಗತ
ಈ ಟ್ಯುಟೋರಿಯಲ್ ನಲ್ಲಿ ಅಬ್ಸ್ಟ್ರ್ಯಾಕ್ಟ್ ಕ್ಲಾಸ್ ಪ್ಯೂರ್ ವರ್ಚುವಲ್ ಫಂಕ್ಶನ್ ಇವುಗಳನ್ನು ನಾವು ಕಲಿಯುವೆವು ನಾವು ಇದನ್ನು ಒಂದು ಉದಾಹರಣೆಯ ಮೂಲಕ ಮಾಡುವೆವು
ಈ ಟ್ಯುಟೋರಿಯಲ್ ಅನ್ನು ರೆಕಾರ್ಡ್ ಮಾಡಲು ಉಬುಂಟು ಆಪರೇಟಿಂಗ್ ಸಿಸ್ಟಮ್ ನ 1110 ಆವೃತ್ತಿ ಮತ್ತು g ಕಂಪೈಲರ್ ನ 461 ನೇ ಆವೃತ್ತಿಗಳನ್ನು ನಾನು ಬಳಸುತ್ತಿದ್ದೇನೆ
ನಾವು ಅಬ್ಸ್ಟ್ರಾಕ್ಟ್ ಕ್ಲಾಸ್ ಎನ್ನುವುದರ ಪರಿಚಯದೊಂದಿಗೆ ಆರಂಭಿಸೋಣ
ಅಬ್ಸ್ಟ್ರ್ಯಾಕ್ಟ್ ಕ್ಲಾಸ್ ಎನ್ನುವುದು ಯಾವಾಗಲೂ ಬೇಸ್ ಕ್ಲಾಸ್ ಆಗಿರುತ್ತದೆ
ಇದು ಕನಿಷ್ಠ ಪಕ್ಷ ಒಂದಾದರೂ ಪ್ಯೂರ್ ವರ್ಚುವಲ್ ಫಂಕ್ಶನ್ ಅನ್ನು ಒಳಗೊಂಡಿರುತ್ತದೆ
ನಾವು ಅಬ್ಸ್ಟ್ರ್ಯಾಕ್ಟ್ ಕ್ಲಾಸ್ ನ ಇನ್ಸ್ಟನ್ಸ್ ಅನ್ನು ಕ್ರಿಯೇಟ್ ಮಾಡಲು ಸಾಧ್ಯವಿಲ್ಲ
ನಾವು ಪ್ಯೂರ್ ವರ್ಚುವಲ್ ಫಂಕ್ಶನ್ ಎನ್ನುವುದನ್ನು ನೋಡೋಣ
ಪ್ಯೂರ್ ವರ್ಚುವಲ್ ಫಂಕ್ಶನ್ ಎನ್ನುವುದು ಬಾಡಿ ಇಲ್ಲದ ಫಂಕ್ಶನ್ ಆಗಿದೆ
ಬೇಸ್ ಕ್ಲಾಸ್ ನಲ್ಲಿ ಇದನ್ನು ಡಿಫೈನ್ ಮಾಡಿರುವುದಿಲ್ಲ
ಇದನ್ನು ಹೀಗೆ ಡಿಕ್ಲೇರ್ ಮಾಡಲಾಗಿದೆ ವರ್ಚುಯಲ್ ವಾಯ್ಡ್ ಮತ್ತು virtualfunname0 ಡಿರೈವ್ಡ್ ಕ್ಲಾಸ್ ಎನ್ನುವುದು ಫಂಕ್ಶನ್ ಅನ್ನು ಓವರ್ ರೈಡ್ ಮಾಡಲೇಬೇಕು
ಇಲ್ಲದಿದ್ದರೆ ಕಂಪೈಲರ್ ಎರರ್ ಅನ್ನು ಕೊಡುತ್ತದೆ
ಫಂಕ್ಶನ್ ಅನ್ನು ಅಳವಡಿಸುವದು ಇಂಪ್ಲಿಮೆಂಟ್ ಮಾಡುವದು ಮಾತ್ರ ಡಿರೈವ್ಡ್ ಕ್ಲಾಸ್ಗೆ ಬಿಟ್ಟಿದ್ದು
ನಾವು ಒಂದು ಉದಾಹರಣೆಯನ್ನು ನೋಡೋಣ
ನಾನು ಕೋಡನ್ನು ಈಗಾಗಲೇ ಎಡಿಟರ್ನಲ್ಲಿ ಟೈಪ್ ಮಾಡಿದ್ದೇನೆ
ನಾನು ಅದನ್ನು ಓಪನ್ ಮಾಡುವೆನು
ನಮ್ಮ ಫೈಲ್ ನೇಮ್ abstractಸಿಪಿಪಿ ಆಗಿದೆ ಎನ್ನುವುದನ್ನು ಗಮನಿಸಿರಿ
ಈ ಉದಾಹರಣೆಯು ಎರಡು ಸಂಖ್ಯೆಗಳ ಸಂಕಲನ ಮತ್ತು ವ್ಯವಕಲನವನ್ನು ಒಳಗೊಂಡಿರುತ್ತದೆ
ನಾವು ಕೋಡ್ ಅನ್ನು ಅನುಸರಿಸೋಣ
ಇದು ನಮ್ಮ ಐಯೋಸ್ಟ್ರೀಮ್ ಎನ್ನುವ ಹೆಡರ್ ಫೈಲ್ ಆಗಿದೆ
ಇಲ್ಲಿ ನಾವು ಎಸ್ಟಿಡಿ ನೇಮ್ಸ್ಪೇಸ್ ಎನ್ನುವುದನ್ನು ಉಪಯೋಗಿಸಿದ್ದೇವೆ
ಇದು ಅಬ್ಸ್ಟ್ರಾಕ್ಟಿಂಟರ್ಫೇಸ್ ಎನ್ನುವ ಕ್ಲಾಸ್ ನ ಡಿಕ್ಲರೇಶನ್ ಆಗಿದೆ
ಆಮೇಲೆ ಇದು ಪಬ್ಲಿಕ್ ಸ್ಪೆಸಿಫೈಯರ್ ಆಗಿದೆ
ಇದರಲ್ಲಿ ನಂಬರ್ಸ್ ಎನ್ನುವ ವರ್ಚುವಲ್ ಫಂಕ್ಶನ್ ಅನ್ನು ನಾವು ಡಿಕ್ಲೇರ್ ಮಾಡಿದ್ದೇವೆ
ಮತ್ತು ಸೊನ್ನೆ ಇದರ ಆರಂಭಿಕ ವ್ಯಾಲ್ಯು ಆಗಿದೆ
ಆಮೇಲೆ ಒಂದು ನಾನ್ ವರ್ಚುವಲ್ ಫಂಕ್ಶನ್ ಮತ್ತು a ಹಾಗೂ ಬ್ ಈ ಎರಡು ಇಂಟೀಜರ್ ವೇರಿಯಬಲ್ ಗಳನ್ನು ಹೊಂದಿದ್ದೇವೆ
ಇಲ್ಲಿ ನಾವು ಇನ್ಪುಟ್ ಎನ್ನುವ ಫಂಕ್ಶನ್ ಅನ್ನು ಆಕ್ಸೆಸ್ ಮಾಡುತ್ತೇವೆ
ಇದರಲ್ಲಿ ನಾವು a ಹಾಗೂ b ಎನ್ನುವ ಸಂಖ್ಯೆಗಳನ್ನು ಪಡೆಯುತ್ತೇವೆ
ಇದು ಅಡ್ ಎನ್ನುವ ಡಿರೈವ್ಡ್ ಕ್ಲಾಸ್ ಆಗಿದೆ
ಇದು ಅಬ್ಸ್ಟ್ರಾಕ್ಟಿಂಟರ್ಫೇಸ್ ಎನ್ನುವ ಬೇಸ್ ಕ್ಲಾಸ್ ನ ಗುಣಗಳನ್ನು ಪರಂಪರೆಯಾಗಿ ಪಡೆಯುತ್ತದೆ
ಇಲ್ಲಿ ನಾವು ನಂಬರ್ಸ್ ಎನ್ನುವ ಫಂಕ್ಶನ್ ಅನ್ನು ಓವರ್ ರೈಡ್ ಮಾಡುತ್ತೇವೆ
ಇದರಲ್ಲಿ a ಹಾಗೂ ಬ್ ಈ ಸಂಖ್ಯೆಗಳ ಸಂಕಲನವನ್ನು ಮಾಡುತ್ತೇವೆ
ಮತ್ತು ಉತ್ತರವನ್ನು ಸುಮ್ ಎನ್ನುವ ಇಂಟೀಜರ್ ವೇರಿಯಬಲ್ ನಲ್ಲಿ ಸ್ಟೋರ್ ಮಾಡುತ್ತೇವೆ
ನಂತರ ಉತ್ತರವನ್ನು ಪ್ರಿಂಟ್ ಮಾಡುತ್ತೇವೆ
ಇಲ್ಲಿ ಸಬ್ ಎನ್ನುವ ಇನ್ನೊಂದು ಡಿರೈವ್ಡ್ ಕ್ಲಾಸ್ ಅನ್ನು ಹೊಂದಿದ್ದೇವೆ
ಇದೂ ಸಹ ಅಬ್ಸ್ಟ್ರಾಕ್ಟಿಂಟರ್ಫೇಸ್ ಎನ್ನುವ ಬೇಸ್ ಕ್ಲಾಸ್ ಅನ್ನು ಪರಂಪರೆಯಾಗಿ ಪಡೆಯುತ್ತದೆ
ಇದರಲ್ಲಿ ಮತ್ತೊಮ್ಮೆ ನಾವು ನಂಬರ್ಸ್ ಎನ್ನುವ ಫಂಕ್ಶನ್ ಅನ್ನು ಓವರ್ ರೈಡ್ ಮಾಡುತ್ತೇವೆ
ಮತ್ತು ಇಲ್ಲಿ ನಾವು a ಹಾಗೂ b ಗಳ ವ್ಯತ್ಯಾಸವನ್ನು ಕಂಡುಹಿಡಿಯುತ್ತೇವೆ
ಆಮೇಲೆ ವ್ಯತ್ಯಾಸವನ್ನು ಪ್ರಿಂಟ್ ಮಾಡುತ್ತೇವೆ
ಇದು ನಮ್ಮ ಮೈನ್ ಎನ್ನುವ ಫಂಕ್ಶನ್ ಆಗಿದೆ
ಇಲ್ಲಿ ಅಡ್ ಎನ್ನುವ ಕ್ಲಾಸ್ನ ಒಬಿಜೆ1 ಎನ್ನುವ ಓಬ್ಜೆಕ್ಟ್ ಅನ್ನು ನಾವು ಕ್ರಿಯೇಟ್ ಮಾಡುತ್ತೇವೆ
ಆಮೇಲೆ ನಾವು ಓಬ್ಜೆಕ್ಟ್ ಒಬಿಜೆ1 ಅನ್ನು ಬಳಸಿ ಇನ್ಪುಟ್ ಹಾಗೂ ನಂಬರ್ಸ್ ಎನ್ನುವ ಈ ಎರಡು ಫಂಕ್ಶನ್ ಗಳನ್ನು ಕಾಲ್ ಮಾಡುತ್ತೇವೆ
ಆಮೇಲೆ ಸಬ್ ಎನ್ನುವ ಕ್ಲಾಸ್ನ ಒಬಿಜೆ2 ಎನ್ನುವ ಓಬ್ಜೆಕ್ಟ್ ಅನ್ನು ನಾವು ಕ್ರಿಯೇಟ್ ಮಾಡುತ್ತೇವೆ
ಮತ್ತೆ ಒಬಿಜೆ2 ಎನ್ನುವ ಓಬ್ಜೆಕ್ಟ್ ಅನ್ನು ಬಳಸಿ ನಾವು ಈ ಎರಡು ಫಂಕ್ಶನ್ ಗಳನ್ನು ಕಾಲ್ ಮಾಡುತ್ತೇವೆ
ಇದು ನಮ್ಮ ರಿಟರ್ನ್ ಸ್ಟೇಟಮೆಂಟ್ ಆಗಿದೆ
ಈಗ ನಾವು ಪ್ರೊಗ್ರಾಮನ್ನು ಎಕ್ಸಿಕ್ಯೂಟ್ ಮಾಡೋಣ
ನಿಮ್ಮ ಕೀಬೋರ್ಡ್ ಮೇಲಿನ Ctrl Alt ಆಂಡ್ T ಎನ್ನುವ ಕೀಗಳನ್ನು ಒಂದೇ ಬಾರಿಗೆ ಒತ್ತಿ ಟರ್ಮಿನಲ್ ವಿಂಡೋವನ್ನು ಓಪನ್ ಮಾಡಿರಿ
ಕಂಪೈಲ್ ಮಾಡಲು g ಸ್ಪೇಸ್ ಅಬ್ಸ್ಟ್ರಾಕ್ಟ್ ಡಾಟ್ ಸಿಪಿಪಿ ಸ್ಪೇಸ್ ಹೈಫೆನ್ o ಸ್ಪೇಸ್ ಎಬಿಎಸ್ ಎಂದು ಟೈಪ್ ಮಾಡಿರಿ
Enter ಅನ್ನು ಒತ್ತಿರಿ
abs ಡಾಟ್ ಸ್ಲ್ಯಾಷ್ ಎಬಿಎಸ್ ಎಂದು ಟೈಪ್ ಮಾಡಿರಿ
Enter ಅನ್ನು ಒತ್ತಿರಿ
Enter ಥೆ ನಂಬರ್ಸ್ ಎಂದು ಕಾಣಿಸುತ್ತದೆ
ನಾನು 9 ಮತ್ತು 4 ಗಳನ್ನು ಎಂಟರ್ ಮಾಡುವೆನು
ಔಟ್ಪುಟ್ ಸುಮ್ ಇಸ್ 13 ಎಂದು ಕಾಣಿಸುತ್ತದೆ
Enter ಥೆ ನಂಬರ್ಸ್ ಎನ್ನುವುದನ್ನು ಮತ್ತೆ ನಾವು ನೋಡುತ್ತೇವೆ
ನಾನು 8 ಮತ್ತು 3 ಗಳನ್ನು ಎಂಟರ್ ಮಾಡುವೆನು
ಔಟ್ಪುಟ್ ಡಿಫ್ ಇಸ್ 5 ಎಂದು ಕಾಣಿಸುತ್ತದೆ
ಇಲ್ಲಿಗೆ ನಾವು ಟ್ಯುಟೋರಿಯಲ್ ನ ಕೊನೆಗೆ ಬಂದಿದ್ದೇವೆ
ನಮ್ಮ ಸ್ಲೈಡ್ ಗಳಿಗೆ ಹಿಂದಿರುಗಿರಿ
ನಾವು ಸಂಕ್ಶಿಪ್ತಗೊಳಿಸೋಣ
ಈ ಟ್ಯುಟೋರಿಯಲ್ ನಲ್ಲಿ ಅಬ್ಸ್ಟ್ರ್ಯಾಕ್ಟ್ ಕ್ಲಾಸ್ ಉದಾ
ಕ್ಲಾಸ್ ಅಬ್ಸ್ಟ್ರಾಕ್ಟಿಂಟರ್ಫೇಸ್ ಪ್ಯೂರ್ ವರ್ಚುವಲ್ ಫಂಕ್ಶನ್ ಉದಾ
ವರ್ಚುಯಲ್ ವಾಯ್ಡ್ numbers0 ಇವುಗಳನ್ನು ನಾವು ಕಲಿತಿದ್ದೇವೆ
ಒಂದು ಅಸೈನ್ಮೆಂಟ್ ಎಂದು ಸ್ಟುಡೆಂಟ್ ಎನ್ನುವ ಅಬ್ಸ್ಟ್ರ್ಯಾಕ್ಟ್ ಕ್ಲಾಸ್ ಒಂದನ್ನು ಕ್ರಿಯೇಟ್ ಮಾಡಿರಿ
ಇನ್ಫೋ ಎನ್ನುವ ಪ್ಯೂರ್ ವರ್ಚುವಲ್ ಫಂಕ್ಶನ್ ಒಂದನ್ನು ಕ್ರಿಯೇಟ್ ಮಾಡಿರಿ
ಈ ಫಂಕ್ಶನ್ ನಲ್ಲಿ ವಿದ್ಯಾರ್ಥಿಯ ಹೆಸರು ಮತ್ತು ರೋಲ್ ನಂ
ಗಳನ್ನು ಪಡೆಯಿರಿ
ಮಾರ್ಕ್ಸ್ ಹಾಗೂ ಸ್ಪೋರ್ಟ್ಸ್ ಎನ್ನುವ ಎರಡು ಡಿರೈವ್ಡ್ ಕ್ಲಾಸ್ ಗಳನ್ನು ಕ್ರಿಯೇಟ್ ಮಾಡಿರಿ
ಮಾರ್ಕ್ಸ್ ಎನ್ನುವುದರಲ್ಲಿ ಮೂರು ವಿಷಯಗಳ ಮಾರ್ಕ್ಸ್ ಗಳನ್ನು ಪಡೆಯಿರಿ
ಸ್ಪೋರ್ಟ್ಸ್ ಎನ್ನುವುದರಲ್ಲಿ ಸ್ಪೋರ್ಟ್ಸ್ ನಲ್ಲಿ ಪಡೆದ ಮಾರ್ಕ್ಸ್ ಗಳನ್ನು ಎಂಟರ್ ಮಾಡಿರಿ
ಟೋಟಲ್ ಮಾರ್ಕ್ಸ್ ಗಳನ್ನು ಕಂಡುಹಿಡಿಯಿರಿ
ಆಮೇಲೆ ರಿಸಲ್ಟ್ ಎನ್ನುವ ಇನ್ನೊಂದು ಡಿರೈವ್ಡ್ ಕ್ಲಾಸ್ ಅನ್ನು ಕ್ರಿಯೇಟ್ ಮಾಡಿರಿ
ಇದರಲ್ಲಿ ವಿದ್ಯಾರ್ಥಿಯ ಹೆಸರು ರೋಲ್ ನಂ ಟೋಟಲ್ ಮಾರ್ಕ್ಸ್ ಗಳನ್ನು ತೋರಿಸಿರಿ
ಕೆಳಗೆ ತೋರಿಸಿದ ಲಿಂಕ್ನಲ್ಲಿ ಲಭ್ಯವಿರುವ ವೀಡಿಯೋವನ್ನು ನೋಡಿರಿ
httpspoken tutorialorgWhat is a Spoken Tutorial ಅದು ಸ್ಪೋಕನ್ ಟ್ಯುಟೋರಿಯಲ್ ಪ್ರಕಲ್ಪವನ್ನು ಸಾರಾಂಶಗೊಳಿಸುತ್ತದೆ
ನೀವು ಉತ್ತಮವಾದ ಬ್ಯಾಂಡ್ವಿಡ್ತ್ ಅನ್ನು ಹೊಂದಿಲ್ಲದಿದ್ದರೆ ಡೌನ್ಲೋಡ್ ಮಾಡಿ ನೋಡಬಹುದು
ಸ್ಪೋಕನ್ ಟ್ಯುಟೋರಿಯಲ್ ಪ್ರಕಲ್ಪದ ತಂಡವು ಸ್ಪೋಕನ್ ಟ್ಯುಟೋರಿಯಲ್ಸ್ ಬಳಸಿಕೊಂಡು ಕಾರ್ಯಶಾಲೆಗಳನ್ನು ನಡೆಸುತ್ತದೆ
ಹಾಗೂ ಆನ್ ಲೈನ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾದವರಿಗೆ ಪ್ರಮಾಣಪತ್ರವನ್ನು ಕೊಡುತ್ತದೆ
ಹೆಚ್ಚಿನ ವಿವರಗಳಿಗೆ ದಯವಿಟ್ಟು ಕಾಂಟಾಕ್ಟ್ at ಸ್ಪೋಕನ್ ಹೈಫೆನ್ ಟ್ಯೂಟೋರಿಯಲ್ ಡಾಟ್ ಒರ್ಗ್ ಈ ಈ ಮೇಲ್ ಗೆ ಬರೆಯಿರಿ
ಸ್ಪೋಕನ್ ಟ್ಯುಟೋರಿಯಲ್ ಪ್ರಕಲ್ಪವು ಟಾಕ್ ಟು ಎ ಟೀಚರ್ ಎನ್ನುವ ಪ್ರಕಲ್ಪದ ಒಂದು ಭಾಗವಾಗಿದೆ
ಈ ಟ್ಯುಟೋರಿಯಲ್ ರಾಷ್ಟ್ರೀಯ ಸಾಕ್ಷರತಾ ಮಿಶನ್ ಐಸಿಟಿ ಎಂಎಚಆರ್ಡಿ ಭಾರತ ಸರ್ಕಾರದ ಆಧಾರವನ್ನು ಹೊಂದಿದೆ
ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯು ಕೆಳಗೆ ತೋರಿಸಿದ ಲಿಂಕ್ ಗಳ ಮೇಲೆ ಲಭ್ಯವಿದೆ
httpspoken tutorialorgNMEICT Intro ಇದರ ಅನುವಾದಕಿ ಐ ಐ ಟಿ ಬಾಂಬೆ ಯಿಂದ ಸಂಧ್ಯಾ ಪುಣೇಕರ್ ಮತ್ತು ಪ್ರವಾಚಕ ಐ ಐ ಟಿ ಬಾಂಬೆಯಿಂದ ವಾಸುದೇವ
ಧನ್ಯವಾದಗಳು